ಫ್ಯಾನ್ ಇರ್ಲೇ ಬೇಕು ಮತ್ತೆ ಎರಡ ಮೂರ್ ಫ್ಯಾನ್ ಹಂಗೆ ತಿರುಗುತ್ತದೆ ನಮ್ ಮನೇಲಿ ಈ ಶಕೆ ಗೆ ತಡಿಯೋಕ್ಕೆ ಆಗೋದಿಲ್ಲಾ ಬಹಳ ಹ್ಮ್ ಯಾವಾಗ್ ಹಿಂಗೇ ಫ್ಯಾನ್ ಇರ್ಲೇ ಬೇಕು